ನಮ್ಮ ರಾಯಚೂರಲ್ಲಿ ಜಾತ್ರೆ ಆಗಕತ್ತಾದ ಬಾಳ ಹಳ್ಳಿನಿಂದ ಜನ್ರು ಬಂದಾರ .

ಇನ್ನೂ ರಿಪೇರ್ ನಡಯಕತ್ತಾದ ಒಂದು ಹುಡ್ಗ ಕುಂತಾನ ಬಕ್ಕೆಟ್ಟ್ ಆದ ಪೆಟ್ರೋಲ್ ತುಂಬ್ಸ್ತಾರ ಗಾಡಿಯಲ್ಲಿ.

ತರಾ ಮಾಡಿ ಯರಡು ಆಟೋ ರಿಕ್ಷಾ ಗಳು--

ಇದು ಪುಸ್ತಕ ಅಂಗಡಿ ಒಂದು ಹುಡ್ಗ ಕುಂತಾಣ ಹೊಸ ಶೋಪ್ ಅಂಗಡಿ ಅನ್ಸಕತ್ತಾದ.

ಮತ್ತೇವೆ ಕೆಳಗೊಂದು ರೆಡ್ಡ್ ಕಲರ್ ಕಾರ್ಪೇಟ್ ಆದ ಅದುನು ಬಾಳ ನೀಟ್ ಆದ.

ಆ ರೈಚೂರಿಂದ ಮೂವತ್ತು ಕಿಲೋಮೀಟರ್ ದೂರ ಅದಾ ಆದಿವಾರ ಆದಿವಾರ ರೈಚೂರವ್ರು ಹೋಗಿ ಮೀನ್ ತಗೋಣಕ್ಕ ಹೋಗ್ತಾರಲ್ಲಿ.

ಇದೊಂದು ಚೆನ್ನಾಗಿರೊ ಹೊಟೇಲ್ ಇವ್ವಗಿವಾಗೆ ಬರಕತ್ತರ ತಿನ್ನಾಕ.

ಇದು ರೈಚೂರಲ್ಲಿ ಒಂದು ದೊಡ್ಡ್ ರೋಡ್ ಫುಲ್ಲ್ ಟ್ರ್ಯಾಫಿಕ್ ಆಗ್ಯಾವ ಒಂದ್ ಸಣ್ಣ್ ಸಣ್ಣ್ ಆಟೋ ಗಳು ಬೈಕ್ .

ಅಲ್ಲೊಬ್ಬರು ಇಲ್ಲೊಬ್ಬರು ಹೊಗ್ತಾ ಇದ್ದಾರೆ ಇಲ್ಲಿ ಎಲ್ಲ ತುಂಬಾ ಮರ ಗಿಡಗಳು ಕಾಣಿಸ್ತಾ ಇದೆ ಮನೆನು ಕಾಣಿಸ್ತಾ ಇದೆ ಇಲ್ಲಿ ಎಲ್ಲಾ ಮೆಲೆ --

ಅಲ್ಲೊಬ್ಬರು ಇಲ್ಲೊಬ್ಬರು ಹೋಗ್ತಾಯಿದ್ದಾರೆ. ಇಲ್ಲಿ ಯಲ್ಲ ತುಂಬಾ ಮಾರಾ ಗಿಡಗಳು ಕಾಂಸ್ತಾಯಿದೆ. ಮನೇನು ಕಾಂಸ್ತಾಯಿದೆ. ಇಲ್ಲಿ ಯಲ್ಲಾ ಮೇಲ--

ಅಲ್ಲಿ ಅಕ್ಕ ಪಕ್ಕದಲಿ ಯಲ್ಲ ತುಂಬಾ ಮರಾಗಲು ಕಾಂಸ್ತಾಯಿದೆ. ಒಂದು ಮನೇನು ಕಾಂಸ್ತಾಯಿದೆ.

ವೈಟದಲ್ಲೆ ಬರದಾರ ಬ್ಲಿವ್‌ ಕಲರ್‌ ಐತೆ ನನಗ್‌ ಕಾಣಸ್ತಾ ಇರೊದು ಅಸ್ಟೆ ಕಾಣ್ಸಕತ್ತದ ನನಗ್‌ .

ವೈಟದಲ್ಲೆ ಬರದಾರ ಬ್ಲು ಕಲರೈತೆ ನನಗ್‌ ಕಾಣ್ಸತ ಇರೊದು ಅಸ್ಟೆ ಕಾಣ್ಸಕತದ್‌ ನನಗ .

ಮುಂದುಗಡೆ ಹಸಿರು ಹುಲ್ಲುಗಳು ಕಾಣಿಸ್ತಾ ಇದೆ ಹಿಂದುಗಡೆ ದೊಡ್ಡ ದೊಡ್ಡ ಮರಗಳು ಕಾಣಿಸ್ತಾ ಇದೆ .

ಆಮೇಲೆ ಅದು ಒಂದು ಬಾಕ್ಸ್ ಒಳಗಿಟ್ಟರ ಅವು ಸಣ್ಣಪುಟ್ಟ ಏನೇನೋ ಸಾಮಾನುಗಳು ಕಾಣಕತ್ತವ್‌ ದೆವ್ರುಗಿವ್ರು .

ಇದೊಂದು ದೊಡ್ಡ್ ಓಫೀಸ್ ಹಂಗ್ ಅನ್ಸಕತ್ತಾದ.

ಇದೊಂದು ದೊಡ್ಡ ಆಫಿಸ್‌ ಹಂಗ ಅನ್ಸಕತ್ತದ.

ಇದೊಂದು ಸಣ್ಣ್ ಮಕ್ಕ್ಳ್ ಬರ್ತ್ಡೇ ಪಾರ್ಟಿ ಕಲರ್ ಕಲರ್ ಬೆಲೂನ್ಸ್ ಹಚ್ಚಾರ ಪರ್ಪಲ್ ಕಲರ್ ಪಿಂಕ್ ಕಲರ್ ವೈಟ್ ಕಲರ್ ಬೆಲೂನ್ಸ್ ಹಚ್ಚಾರ.

ಇದೊಂದು ದೊಡ್ಡ್ ಫಂಕ್ಷನ್ ಹಾಲ್ ಅಲ್ಲಿ ಫಂಕ್ಷನ್ ನಡಿಯಕತ್ತದ.

ಇದ್ ಒಂದು ದೊಡ್ಡ ಫುನ್ಕ್ಷನ್ ಹಾಲ್ ಅಲ್ಲಿ ಫುನ್ಕ್ಷನ್ ನಡ್ಯಾಕತ.

ತುಂಬಾ ಟಮೆಟೊಗಳು ಇವೆ ಲೈಟ್‌ಗಳು ಬೆಳಕನ್ನು ಸಹ ನೋಡಬಹುದು.

ಇದಿ ಎಸ್ಸ್ ಬಿ ಐ ಬ್ಯಾಂಕ್ ನೇಷನಲೆ ಬ್ಯುಸಿನೆಸ್ಸ್ ಓಫೀಸ್ ಪಕ್ಕಗೆ ಏ ಟಿ ಎಮ್ ನು ಇದೆ ಎಸ್ಸ್ ಬಿ ಐ ದು.

ಇದು ಒಂದು ಟೆಸ್ಟಿಂಗ್ ಲ್ಯಾಬ್ ಇದ್ರೊಳಗ ಸ್ಟೆರಿಲೈಸಿಂಗ್ ಮಾಡ್ಬಹುದು ಒಂದು ಪ್ರಿಂಟರ್ ಆದ .

ಇದು ಒಂದು ಫಂಕ್ಷನ್ ಫುಲ್ಲ್ ಕಲರ್ ಫುಲ್ಲ್ ಆಗಿ ಡೆಕೊರೇಷನ್ ಮಾಡ್ಯಾರ್ ಲೈಟ್ಸ್ ನಿಂದ ಮತ್ತೆ ಪಪೆರ್ ವರ್ಕ ನಿಂದ.

ಇದು ನಮ್ಮ ರಾಯಚೂರ್ ಅಲ್ಲಿ ರ ಮುಗ್ದಲ್ಲ್ ಫೋರ್ಟ್ ಅಂತೆ ಗುಡ್ಡ ಮೇಲಿರುತ್ತ ಇದು ಬಹಳ ಮಂದಿ.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

ಈ ಚಿತ್ರ ನೊಡುವುದಾದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಈ ಕಟ್ಟಡದ ಒಳಗೆ ಬಟ್ಟೆ ಅಂಗಡಿಗಳಿವೆ ಇದರ ಮೆಲೆ ವಿ --

ಇದು ರೈಚೂರಲ್ಲಿನಿಂದ ಬೆರೆಬೆರೆ ಊರ್ಗೂನು ಹೋಗುತ್ತ.